ಕ್ಲೀನ್ ಮಾಡೋದು ಮತ್ತೆ ಆಹ್ ಕಲರ್ ಕೋಡೋದು ಕಲರ್ ಟಚ್ ಎಲ್ಲಾ ಕೊಡತ್ತಾ ಇದವಿ ನಾವು ಈಗ ಈ ಹಳ್ಳಿಗೆ ಬಂದ ಮೇಲೆ ಬರೀ ಹೊಳೆಗೆ ಹೋಗೋದು ನಾವೇ ಹೋಗಿ ಅದು ನಾವೇ ಜಾಲಸಿಯೆಲ್ಲಾ ಹರಡೋದ ಎಲ್ಲಾ ಮಾಡಬೇಕಾಗಿತ್ತು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ.

ದೂರದಿಂದ ಅದು ತಪೋತ್ಸವ ಲೈಟಿಂಗ್ ಮಾಡತಾರೆ ಸಕ್ಕತ್ತಾಗಿ ಇರುತ್ತೆ ಸೇತುವೆ ನೋಡೋಕ್ಕಲ್ಲಾ ಕಣ್ ಅಷ್ಟು ಕಮ್ಮ ಅಂತ ಇರುತ್ತೆ ಮತ್ತೆ ಸೇತುವೆ ಸೇತುವೆ ಹೊಳೆಲ್ಲಿ ಮೀನು ಎಷ್ಟೇಲ್ಲಾ ಹಿಡಿತೀವಿ ನಾವು ಗಾಳ ಹಾಕಿ ತಮ್ಮದೇ ಸೊಳ್ಳೆ .

ಹಿಂಗೆ ಒಂದ್ ಸಲ ನನ್ನ ಫ್ರೆಂಡಿನ್ ಮನೆಗೆ ಹೋಗಿದ್ದೆ ಅಲ್ಲಿ--

ನಾನು ಒಂದು ಮದುವೆ ಫಂಕ್ಷನ್ ಹೋಗಿದ್ದೆ ಅಲ್ಲಿ ನೋಡಬೇಕು ಡೆಕೋರೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಹೂವು. ಆ ಹೂವು ನೋಡಿದ್ರೆ ರಿಯಲ್ ಹೂವಿನ ತರನೇ ಸೇಮ್ ನನಗೆ ಅದಕ್ಕೆ ಅನುಮಾನ ಒಂದ ಸಲ ಹೋಗಿ ಮುಟ್ಟಿ ಬಂದೆ ಅಷ್ಟು ಚನ್ನಾಗಿತ್ತು ಹೂವು ಅಂತೂ ಮತ್ತೆ ಗಮ್ಮತಾಗಿ ಡೆಕೋರೇಷನ್ ಮಾಡಿದ್ರು. ಆ ಕಡೆ ಈಕಡೆ ಒಂದು ಗೊಂಬೆ ಇಟ್ಟಿದ್ರು ಅದೊಳ್ಳೆ ವೆಲ್ಕಮ್ ಇಟ್ಟಿರಂಗೇ ಇತ್ತು ಗಮ್ಮತ್ತಾಗಿ--

ಒಂದ್ ಅಂಗ್ಡಿಗೆ ಹೋಗಿದ್ದೆ ಬಟ್ಟೆ ಅಂಗಡಿಗೆ ಅಲ್ಲಿ ಒಂದು ಗೊಂಬೆ ಇತ್ತು ಸಣ್ಣದು ಅದಕ್ಕೆಒಳ್ಳೆ ಡ್ರೆಸ್ ಮಾಡಿದ್ರು ಗಮ್ಮತ್ಆಗಿ ಇತ್ತುಒಳ್ಳೆ ಪ್ಯಾಂಟ್ ಒಳ್ಳೆ ಶರ್ಟ್ ಮತ್ತೆ ಶೂ ಸಮೆತ್ತಾ ಹಾಕಿದ್ರು ಒಳ್ಳೆ ಒಂದು ಚಸಮಾ ಹಕ್ಕಿದ್ರು ಸಕತ್ತಾಗಿ ಕಾಣಸ್ತಿತ್ತು ಆ ಗೊಂಬೆನೆ ಬಟ್ಟೆ ಸಮೆತ್ತ ಗೊಂಬೆನೆ ಎತ್ತಕೊಂಡಿ ಹೋಗಣ ಅಂತಾ ಅನ್ನಸ್ತಿತ್ತು ಅಷ್ಟು ಚನ್ನಾಗಿ ಕಾಣತ್ತಿತು ಆ ಗೊಂಬೆ .

ಆಮೇಲೆ ಫೋನಪೆ ಇದಿಯಲ್ಲಾ ಅನ್ಕೊಂಡ್ ಫೋನಪೆ ನೋಡತ್ತೀನಿ ಫೋನಪೆನು ಫೋನಪೆಗೆ ನೆಟವರ್ಕ್ ಕ್ಕೆ ಇಲ್ಲಾ. ನೆಟವರ್ಕ್ ಇಲದ್ದೆರಗಲ್ಲೇ ಆಗೋಯಿತ್ತು. ಆಮೇಲೆ ಹೆಂಗ ಹೆಂಗೋ ಯಾರತ್ರೊ ಫೋನ್ ಇಸಕೊಂಡಿ ಕಾಲ್ ಮಾಡಿ ಫ್ರೆಂಡ್ ಗೆಲ್ಲಾ ಮಾಡಿ ಆಮೇಲೆ ಹೆಂಗೋ ಸದ್ಯ ದುಡ್ ಕೊಟ್ ಬಂದೆ ಹೆಂಗೋ ಒಂದ --.